ಆ ಗಿಡದ ಸುತ್ತಲೂ ಕಟ್ಟೆಯನ್ನು ಕಟ್ಟಲಾಗಿದೆ.

ಅವುಗಳಿಗೆ ದೊಡ್ಡ ದೊಡ್ಡ ಲೈಟ್ ಗಳು ಸಹ ಇವೆ ಜೊತೆಗೆ ಸುತ್ತಲೂ ದೊಡ್ಡ ಗಿಡ ಮರಗಳು ಹಾಗೂ ಬಿಲ್ಡಿಂಗ್ ಗಳು ಸಹ ಕಾಣಿಸುತ್ತಲಿವೆ.

ಅದರಲ್ಲಿ ಒಂದು ತಟ್ಟೆಯಲ್ಲಿ ಗೋಬಿ ಮಂಚೂರಿ ಯನ್ನು ಹಾಕಿ ಇಟ್ಟಿದ್ದಾರೆ.

ಇದು ಒಂದು ದೊಡ್ಡ ಬಟ್ಟೆ ಅಂಗಡಿ ಆಗಿದೆ.

ಇಲ್ಲಿ ಒಂದು ಚಿಕ್ಕ ಕಾರ್ ಆಟ ಆಡುವ ಆಟಿಕೆ ಸಾಮಾನಿನ ಹಾಗೆ ಇಲ್ಲಿ ಕಾಣಿಸುತ್ತಲಿದೆ ಮೇಲ್ಬಾಗದಲ್ಲಿ ಹಲವು ದೊಡ್ಡ ದೊಡ್ಡ ಲೈಟ್ ಗಳಿವೆ.

ಕುರ್ಚಿ ಸಹ ಕಾಣಿಸುತ್ತಿದೆ ಒಂದು ಕಟ್ಟಡದ ಹಾಗೆ ಇದೆ ಅದರ ಮೇಲೆ ಕಾರ್ಡ್ ಎಂದು ಸಹಾ ಬರೆಯಲಾಗಿದೆ.

ಈ ದೇವಸ್ಥಾನದ ಸುತ್ತಲೂ ಹಲವು ಗಿಡ ಮರಗಳು ಕಾಣುತ್ತಿವೆ.

ಒಂದು ದೊಡ್ಡ ಲೈಟಿನ ಕಂಬವಿದೆ ಅದಕ್ಕೆ ಹಲವು ಲೈಟಿನ ವಯರ್ ಗಳಿವೆ.

ಜೊತೆಗೆ ಇಲ್ಲಿ ಕುಳಿತುಕೊಳ್ಳಲು ಹಲವು ಕುರ್ಚಿಗಳನ್ನು ಹಾಕಿದ್ದಾರೆ.

ಇದು ಒಂದು ಬೇಕರಿ ಹಾಗೆ ಕಾಣಿಸುತ್ತಲಿದೆ ಇಲ್ಲಿ ಒಂದು ಗಾಜಿನ ದೊಡ್ಡ ಫಲಕವಿದೆ.

ಆರು ಕೇಕ್ ಗಳನ್ನು ಇಕ್ಕಿದ್ದಾರೆ ಎರಡನೇ ಕಾಣೆಯಲ್ಲಿ ಮೂರು ಕೇಕ್ ಗಳನ್ನು ಇಟ್ಟಿದ್ದಾರೆ.

ಹಾಗೆಯೇ ಹಲವು ಮನುಷ್ಯರು ಸಹ ಕಾಣಿಸುತ್ತಲ್ಲಿದ್ದಾರೆ.

ಇಲ್ಲಿ ಒಂದು ಛತ್ರಪತಿ ಶಿವಾಜಿಯವರ ಫೋಟೋ ಇದೆ ಅದರ ಪಕ್ಕದಲ್ಲಿ ಒಂದು ಚಿಕ್ಕ ದೇವರ ಮೂರ್ತಿ ಇರುವ ರೀತಿಯಲ್ಲಿಯೂ ಸಹ ಕಾಣಿಸುತ್ತಲಿದೆ.

ಹಾಗೆ ಇಲ್ಲಿ ಕೆಲವು ಪುಸ್ತಕಗಳನ್ನು ಸಾಲಾಗಿ ಜೋಡಿಸಿಟ್ಟಿದ್ದಾರೆ.

ಇಲ್ಲಿ ಒಂದು ಬದಿಯಲ್ಲಿ ದೂರದಲ್ಲಿ ಒಂದು ದೊಡ್ಡ ಲೈಟಿನ ಟವರ್ ಸಹಾ ಕಾಣಿಸುತ್ತಲಿದೆ.

ಇದರ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟಡ ಸಹ ಇದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ ಈ ಕಟ್ಟಡವು ಎರಡು ಮಜಿಲಿನಿಂದ ಕೂಡಿದ್ದು ಈ ಕಟ್ಟಡವನ್ನು ಸುಂದರವಾಗಿ ಕೆತ್ತನೆಯನ್ನು ಮಾಡಲಾಗಿದೆ.

ಕಂಬ ಸಹ ಕಾಣುತ್ತಲಿದೆ ಜೊತೆಗೆ ಈ ಎರಡು ಕಟ್ಟಡಗಳ ಮಧ್ಯದಲ್ಲಿ ಹಾದು ಹೋಗಲು ಒಂದು ಚಿಕ್ಕ ರಸ್ತೆ ಹಾಗೆ ದಾರಿ ಸಹ ಕಾಣುತ್ತಲಿದೆ.

ಇಲ್ಲಿ ಎರಡು ಬದಿಯಲ್ಲಿಯೂ ಸಹ ಹಲವು ಬೈಕ್ ಗಳನ್ನು ಸಾಲಗಿ ನಿಲ್ಲಿಸಿದ್ದಾರೆ.

ಮೋಡಾಗೆ ಕಟ್ಟಿದಾರೆ ಅದಕ್ಕೆ ಚಿಕ್ಕ ಗೇಟ್ ಸಹ ಇದೆ ಇದರ ಮುಂಭಾಗದಲ್ಲಿ ಒಂದು ದೊಡ್ಡ ಲೈಟಿನ ಕಂಬವಿದೆ.

ಜೊತೆಗೆ ಇಲ್ಲಿ ಕೆಲವರು ಬ್ಯಾನರ್ ಅನ್ನು ತಮ್ಮ ಕೈಯಲ್ಲಿ ಹಿಡದಿದ್ದಾರೆ.

ಮಧ್ಯದಲ್ಲಿ ಹಾದುಹೋಗಲು ಸ್ವಲ್ಪ ರಸ್ತೆ ಹಾಗೆ ದಾರಿ ಸಹ ಇದೆ.

ದೂರದಲ್ಲಿ ದೊಡ್ಡ ಬೆಟ್ಟದ ಹಾಗೆ ಇರುವ ಪ್ರದೇಶ ಸಹ ಇಲ್ಲಿ ಕಾಣಿಸುತ್ತಿಲಿದೆ.

ಜೊತೆಗೆ ಎರಡ್ಮೂರು ದೊಡ್ಡ ಫ್ಯಾನ್ ಗಳು ಸಹ ಇವೆ.

ಜೊತೆಗೆ ಇದರ ಮೇಲೆ ಒಂದು ನೀರಿನ ಜಗ್ ಹಾಗು ಬಾಟಲನ್ನು ಇಕ್ಕಿದ್ದಾರೆ.

ಈ ಕಟ್ಟಡದ ಪಕ್ಕದಲ್ಲಿ ಇನ್ನೂ ಹಲವು ಚಿಕ್ಕ ಕಟ್ಟಡಗಳು ಸಹ ಕಾಣುತ್ತಲಿವೆ.

ಇದು ಒಂದು ಅಂಗಡಿ ತರಹದ ಪ್ರದೇಶವಾಗಿದೆ ಇದು ಒಂದು ಹಲಗೆಯ ಮೇಲೆ--